ಹೌದ ನಿಮ್ಗೆ ಗ್ರಂಥಾಲಯದಲ್ಲಿ ಸಿಗಲ್ವಾ ಪುಸ್ತಕ? ಗ್ರಂಥಾಲಯದಲ್ಲಿ ಹೇಗೆ ಒಂದೆರಡು ಪುಸ್ತಕ ಉಂಟು ಮತ್ತೆ ಇಲ್ಲ ಹೆಚ್ಚಾಗಿ.

ಹಾ ನಮಗೆಸ ಹಾಗೆ ಆದದ್ದು ಒಂದು ವಿಷಯಕ್ಕೆ ಹಲವಾರು ಪುಸ್ತಕಗಳನ್ನು ಒಟ್ಟು ಮಾಡಿ ಓದ್ಬೇಕು. ಹಾ ಹೌದು.

ಅಹ್ ನಮ್ಗೆ ನಮ್ಮ college class ಉಂಟಲ್ಲ ಅದೇ.

ಹಾ, ನಿಮಗೆ ಮುಗಿಯುದು ಯಾವಾಗ ಪರೀಕ್ಷೆ? ನಮ್ಗೆ ಹದ್ನೇಲ್ ತಾರೀಖಿಗೆ, ನಿಮ್ಗೆ?

ಒಹ್ ಹೌದ ಆಗ್ಬೋದು ಮರ್ರೆ. ಹೌದ ಆದ್ರುಸ ಕಷ್ಟ ಉಂಟು.

ಹ್ಮ್, ಅದುಕೂಡ ಹೌದು. ಈ ಸಲ ಎಲ್ಲ ಬೇಗ ಬೇಗ ಮಾಡ್ತಿದ್ದಾರಲ್ಲ ಪರೀಕ್ಷೆ ಎಲ್ಲ. ಹೌದು ಓದ್ಲಿಕ್ಕೆಸ time ಸ ಇಲ್ಲ.

ಹಾ ಮತ್ತೆ ಅಲ್ಲದೆ ಬೆಳಗ್ಗೆ ಮಧ್ಯಾಹ್ನ ಮಾಡ್ತಿದ್ದಾರೆ ಪರೀಕ್ಷೆ. ಹೌದು, ಅಹ್ ಒಂದೇ ದಿನ.

ಬೆಳಗ್ಗೆಯದ್ದು ಹತ್ತರಿಂದ ಹನ್ನೊಂದುವರೆ, ಮಧ್ಯಾಹ್ನ ಎರಡರಿಂದ ಮೂರುವರೆ.

ಒಹ್ ಹೌದ ಮತ್ತೆ ನಾವು ಮರು ದಿವ್ಸ ಪರೀಕ್ಷೆಗೆ ಹೇಗೆ ಓದುದು ಎರಡು ಉಂಟಲ್ಲ? ಹೌದು ಮನೆಗೆ ಹೋಗುವಾಗಲೇ ಐದು ಗಂಟೆ ಆಗ್ತದೆ ಆಮೇಲೆ ಎಲ್ಲ ಓದ್ಬೇಕಲ್ಲ ಕಷ್ಟ ಆಗ್ತದೆ.

ಹ್ಮ್. ಹೌದು ಮತ್ತೆ ನಿಮ್ಗೆ ಮರುದಿವ್ಸ ಯಾವ ಪರೀಕ್ಷೆ? ಮರುದಿವಸ working capital ಬೆಳಗ್ಗೆ ಆದ್ರೆ.

ಮಧ್ಯಾಹ್ನ ಇದು account .

ನಮ್ಗೆ ಬೆಳಗ್ಗೆ economic thought ಉಂಟು ಮತ್ತೆ ಮಧ್ಯಾನ history ಉಂಟು.

ಹಾ ಮತ್ತೆ overlsp ಪರೀಕ್ಷೆಗೆ ಬೇಕಾಗಿದದ್ದೆನ್ನೆಲ್ಲ ನೆನಪ್ಪಲ್ಲಿ ಹಿಡ್ಕೊಂಡ್ ಬಾ. ಹಾ ಸರಿ ಸರಿ ಅದೇ ID ಪ್ರವೇಶ ಪತ್ರ ಎಲ್ಲ ಬೇಕಲ್ಲ

ಮತ್ತೆ ನಾವು ಹೋದ್ವರ್ಷ ಕೂಡ ನಾನು ಪ್ರವೇಶ ಪತ್ರ ತಗೊಂಡೆ ಹೋಗಿರ್ಲಿಲ್ಲ ನಾನು ನನ್ನ ಒಳ್ಳೆಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಹೌದು ಈ ಸಲಸಾ ಪ್ರಾಂಶುಪಾಲರು ಹೇಳಿದ್ದಾರಲ್ಲ. ಹಾ, ತುಂಬ ಜೋರ್ ಇದ್ದಾರೆ ಈ ಸಲ ಪ್ರಾಂಶುಪಾಲರು.

ಬೆಳಿಗ್ಗೆ ನಾನು ನಮ್ಮ ಮನೆ ಹತ್ರ ಎಂಟು ಗಂಟೆಗೆ ಬರ್ತದೇ ಇಲ್ಲಿ college ಗೆ ಬರುವಾಗ ಒಂಬತ್ತು ಗಂಟೆ ಆಗ್ತದೆ. ಹೌದ, ನನ್ಗೆ ನೀನ್ ಬರುವಾಗ ಸ್ವಲ್ಪ ಹೇಳಾಯ್ತಾ ಯಾವ bus ಅಂತ.

ಹಾ ನಾನ್ ಕೂಡ ಅದೇ bus ಲ್ಲಿ ಬರೂ ಒಂದ್ ಸ್ವಲ್ಪ ಬೆಳಗ್ಗೆ ಬಂದ್ರೆ ಓದ್ಲಿಕಾದ್ರು ಆಗ್ತದಲ್ಲ.

ಮತ್ತೆ ಎಲ್ಲ ready ಎಲ್ಲ ಆಗಿದ್ಯಾ ಓದಿ? ಇಲ್ಲವ ಕೆಲವೊಂದು ವಿಷಯದ್ ಆಗಿದೆ ಕೆಲವೊಂದು ಆಗ್ಲಿಲ್ಲ.

ಹ ಮತ್ತೆ ನಿನ್ನ ಸ್ನೇಹಿತರದೆಲ್ಲ ಓದಿ ಆಗಿದಾ? ಹಾ ಅವರದ್ದುಸಾ ಕೆಲವೊಂದಾಗಿದೆ ಕೆಲವೊಂದು ಆಗ್ಲಿಲ್ಲ.

ಹಾ ಕೇಳಿದ್ಯಾ ಅವ್ರಹತ್ರ ಓದಿಯಲ್ಲ ಆಗಿದಾ ಇಲ್ವಾ ಅಂತ? ಹಾ ನಾವೆಲ್ಲ ಕರೆ ಮಾಡಿ ಕೇಳ್ತಿರ್ತೇವಲ್ಲ. ಹ್ಮ್, ನಿಮ್ಮ ತರಗತಿಯಲ್ಲಿ ನಸೀಬಾ ಒಳ್ಳೆ ಓತ್ತಾಳಲ್ಲ?

ಗೊತ್ತಾಗದಿದ್ರೆ ಅವಳಿಗೆ call ಮಾಡಿ ಕೇಳುದು. ಅಹ್ ಹೌದು ಮತ್ತೆ ಅಭಿನಯಸ ಇದ್ದಾಳಲ್ಲ?

ಹ್ಮ್ ಅವರೆಲ್ಲ ಶ್ರೇಣಿಯಲ್ಲಿ ಬರುವ ವಿದ್ಯಾಥಿಗಳಲ್ಲ.

ಹಾ ಮತ್ತೆ ಅದೇ ನೀನ್ ನನ್ಗೆ ನಾಳೆ ಬೆಳಗ್ಗೆ ಬರುವಾಗ ಕರೆ ಮಾಡು ನಾನು ಬರ್ತೇನೆ. ಅಹ್ ಸರಿ ಆಯ್ತು ನಾನು ಮನೆಯಿಂದ ಮನೆಯಿಂದ bus ಹೊರಡುವಾಗ ಹೇಳ್ತೇನೆ.

ಆ ಹುಷಾರಿದ್ದೇನೆ, ನೀವು ಹೇಗಿದ್ದೀರಾ? ಹಾ ನಾನು ಹುಷಾರಿದ್ದೇನೆ, ಮತ್ತೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ ನಿಂಗೆಸ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು . Thank you ಇನ್ನು ಯುಗಾದಿ ಹಬ್ಬ ಬರ್ತದೆ ಅಲ್ಲ, ಆವಾಗ ನಮಗೆ ಹೊಸ ವರ್ಷ ಆಚರಿಸುತ್ತೇವೆ.

ಬೇವು ಬೆಲ್ಲ ತಿಂದು ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಮನಸಲ್ಲಿ ಅಂದುಕೊಂಡು.

ಮನೆ ಮನೆಗೆ ಹೋಗಿ ಎಲ್ಲರಿಗೂ ಕೊಡುವುದು, ಬೇವು ಬೆಲ್ಲ. ಆ, ಹಾಗೆ ಆಚರಿಸುವುದಾ ನೀವು?

ಅದು ಹೌದು ನಾವುಸ ಹಾಗೆ ಆಚರಿಸುವುದು, ಹೊಸ dress ಎಲ್ಲ ತಗೊಂಡು ಬಂದು ಮತ್ತೆ. ಅದೇ, ಬೇವು ಬೆಲ್ಲ ಎಲ್ಲ ಹಂಚಿ ಮನೆ ಮನೆಗೆ ಹಂಚಿ ಹಾಗೆವೆ ನಾವುಸ ಆಚರಿಸುವುದು ಹಾಗೆಯೇ. ಹೌದು ಆವತ್ತು ಒಂದು ಎಲ್ಲರು ಹೊಸ dress ಎಲ್ಲ ಹಾಕೊಂಡು. ಹೌದು . ಒಂದು ಖುಷಿ ಆಗ್ತದೆ, ಮತ್ತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು.

ಹೌದು, ಆ ದಿನ ಭಯಂಕರ ಅಂದ್ರೆ ಅಂತ ಹೇಳಿದ್ರೆ, ಒಳ್ಳೆ ಒಳ್ಳೆ ಅಡಿಗೆ ಎಲ್ಲ ಮಾಡಿ ಇಟ್ಟಿರ್ತಾರೆ ಅಮ್ಮನವರು . ಪಾಯಸ, ಮತ್ತೆ ಸಿಹಿತಿಂಡಿಗಳನ್ನು ಮಾಡಿರ್ತಾರೆ ಮತ್ತೆ ಎಲ್ಲರು ಒಟ್ಟು ಮಾತಾಡಿ.

ಮತ್ತೆಂತ, ಯಾವುದು ಹಬ್ಬ ಎಲ್ಲ ಆಚರಿಸು~ ಆಚರಿಸುತ್ತೀರಾ ಇನ್ನುಸ ಇದೆ ರೀತಿ? ಆ ನನಗೆ ದೀಪಾವಳಿ ಅಂದರೆ ಇಷ್ಟ, ಪಟಾಕಿ ಎಲ್ಲ ಹೊಡಿಬಹುದು ಮತ್ತೆ ದೀಪ ಹಚ್ಚಿಸಬಹುದು.

ಅದೇ, ಮತ್ತೆ ಕುಟುಂಬದೊಟ್ಟಿಗೆ ಸೇರಿ ಮಾಡುವುದಂತ ಹೇಳಿದ್ರೆ ಸಹ ಭಯಂಕರ ಖುಷಿ ಅಲ್ವಾ. ಹೌದು family ತುಂಬಾ ಜನ ಇರ್ತಾರೆ.

ಅದೇ, ಅವರೊಟ್ಟಿಗೆ ಚಂದ ಆಗ್ತದೆ celebrate ಎಲ್ಲ .

ಮತ್ತೆ ಗಣೇಶ ಚತುರ್ಥಿ ಅಂದರೆ ಕಬ್ಬು ಎಲ್ಲ ತಿನ್ನಬಹುದು ಅದು ತುಂಬಾ ಇಷ್ಟ. ಹೌದು, ಮತ್ತೆ ಆಗ ದೇವಸ್ಥಾನದಲ್ಲೆಲ್ಲ ಸ್ಪರ್ಧೆ ಸಹ ಆಗ್ತಾ ಇರ್ತದೆ ಅಲ್ಲಾ. ಹಾ ಗಣೇಶ ಚತುರ್ಥಿಯಂದ್ರೆ ತುಂಬಾ ಇರ್ತದೆ ಸ್ಪರ್ಧೆ. ಹಾ ಹೌದು, ಅದಕ್ಕೆ ಎಲ್ಲ . ಹೌದು ನೀವು ಯಾವುದಲ್ಲಾದರೂ ಪ್ರಯತ್ನ ಪಟ್ಟಿದ್ದೀರಾ? ಹಾ, ನಾನು ಇಲ್ಲಿ ಇಲ್ಲಿ ಎಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಆಗ್ತದೆ ಅಲ್ಲ ಚಿತ್ರಕಲೆ ಸ್ಪರ್ಧೆ, ಹಾಗೆ ರಂಗೋಲಿ ಸ್ಪರ್ಧೆ ಅದರಲ್ಲಿ ಭಾಗವಹಿಸಿದ್ದು ಸಹ ಉಂಟು. ಹಾ, ಹೌದಾ prize ಯಾವುದ್ ಯಾವ್ ಸಿಕ್ಕಿದಾ ನಿಮಗೆ. ಹಾ ಸಿಕ್ಕಿದೆ ರಂಗೋಲಿಯಲ್ಲಿ, ಒಂದು ಒಂದು ಸಲ ದ್ವಿತೀಯ ಸಿಕ್ಕಿದೆ ಹೆಚ್ಚಿನಂಶ ನನಗೆ ದ್ವಿತೀಯ ಸಿಕ್ಕಿದೆ ಜಾಸ್ತಿ, ಪ್ರಥಮ ಅಂತೂ ಸಿಗ್ಲಿಲ್ಲ ಪ್ರಥಮದವರಿಗೆ ದೊಡ್ಡವರಿಗೆ ಹೋಗ್ತಿದ್ದದ್ದು. ಹಾ, ಅಲ್ಲಿ ಎಲ್ಲ ಒಳ್ಳೆದು ಅನ್ನಿಸ್ತದೆ.

ಹಾ ನಮ್ಮ್ಮಗಳ ಮೆರವಣಿಗೆ ಎಲ್ಲ ಇರ್ತದೆ, ಗಣೇಶ ಚತುರ್ಥಿಯಂದು.

ಹಾ, ಒಂದು ಊರಿನಿಂದ ಇನ್ನೊಂದು ಊರಿನವರೆಗೆ ಮೆರವಣಿಗೆ ಇರ್ತದೆ. ಆವತ್ತು DJ ಎಲ್ಲಾ ಹುಡುಗರೆಲ್ಲ dance ಮಾಡುವುದು ಮತ್ತೆ . ತುಂಬಾ ವೇಷಗಳೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಹೌದು ಅಂತ . ಆ ಮತ್ತೆ ಗಣೇಶನನ್ನ ಕೂರಿಸಿ ಮೆರವಣಿಗೆ ಇರ್ತದೆ.

ಮತ್ತೆ ಮನೆಗೆ ಕಬ್ಬು ತರ್ತಾರೆ ಅವತ್ತು.

ಮತ್ತೆ ಮನೆಯಲ್ಲಿ ತಿಂಡಿ ಮೋದಕ ಮಾಡ್ತಾರೆ.

ಹೌದು, ಗಣೇಶನಿಗೆ ಇಷ್ಟ ಮೂಡೆ ಅಂತ ಮಾಡ್ತಾರೆ ನಮ್ಕಡೆ, ಗುಂಡ ಅದು ಮಾಡ್ತಾರೆ ಮನೆಯಲ್ಲಿ. ಹಾ, ಅದು ಚಂದ ಆಗ್ತದೆ ಹಾಗೆ ಮಾಡಿ ಎಲ್ಲ ಆಚರಿಸುವಾಗ ಎಲ್ಲ.

ಮತ್ತೆ ಆವತ್ತು ಹೊಸ dress. ಹಾ, ಹೊಸ dress ಎಲ್ಲಾ ಹಬ್ಬಕ್ಕೂ ಎಲ್ಲ ಬೇಕೇ ಬೇಕಲ್ಲ, ಖುಷಿ ನಮಿಗೆ ಹಾಕಿ ಎಲ್ಲ ಆಚರಿಸುವುದು ಅಂತ ಹೇಳಿದ್ರೆ. ಮತ್ತೆ ಆವತ್ತು ಒಂದು ಕಬ್ಬು ತಿನ್ನುವ ಒಂದು ಖುಷಿ.

ಆವತ್ತು ಒಂದು ಹಬ್ಬಕ್ಕೆ ಮಾತ್ರ ನಾವು ಕಬ್ಬು ಜಾಸ್ತಿ ತಿನ್ನುವುದು ಮತ್ತೆ ವರ್ಷವಿಡೀ.

ಮತ್ತೆ ಗಣೇಶೋತ್ಸವ ದಿನ ತಿಂತೇವೆ ಎಲ್ಲರ್ಸಾ.

ಮತ್ತೆ ನಮ್ಮ ಮಂದಿರಕ್ಕೆಲ್ಲ ಹೋಗಿ ಆಗ ಅಲ್ಲಿ ಕೂಡ ಇರ್ತದೆ ಕಬ್ಬು.

ಗಣೇಶ್ ಚತುರ್ಥಿ ಅದು ಕೂಡ ಗಮ್ಮತ್ ಆಗ್ತದೆ.